ಮತ್ತು ಇಲ್ಲಿ ಮಧ್ಯದಲ್ಲಿ ಒಂದು ಬೋಟ್ ಸಹ ನಿಂತಿದೆ ದಡದಲ್ಲಿ.

ಮತ್ತು ಇಲ್ಲಿ ಮೂವರು ವ್ಯಕ್ತಿಗಳು ನಿಂತು ನಿಂತುಕೊಂಡಿರುವ ದೃಶ್ಯವನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವೊಂದು ವಿಲೇಜನ್ನು ಅಂದ್ರೆ ಸಿಟಿ ಯನ್ನು ನೋಡಬಹುದು.

ಮತ್ತು ಇಲ್ಲಿ ಹಲವಾರು ಬೈಕ್ ಗಳು ನಿಂತುಕೊಂಡಿವೆ.

ಮತ್ತು ಹಿಂದ್ಗಡೆ ಹಲವಾರು ಜನರು ಕುಳಿತುಕೊಂಡಿರುವ ದೃಶ್ಯವನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ವಿಶಾಲವಾದಂತ ಬಿಲ್ಡಿಂಗ್ ಅನ್ನ ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಎಸ್_ಎಸ್_ಎಸ್ ವೀಲ್ ಪ್ಲಾಸ್ಮ ಎಂದು ಬೋರ್ಡನ್ನು ಕಾಣಬಹುದು.

ಮತ್ತು ಈ ಕೆರೆಯ ಸುತ್ತಲು ಕಾಲಿನಿಂದ ಕಲ್ಲಿನ ಕಲ್ಲನ್ನು ಹೊಂದಿಸಿದ್ದಾರೆ.

ಇಲ್ಲಿ ಕುಳಿತುಕೊಳ್ಳಲು ಮೂರು ಚೇರ್ ಗಳಿವೆ.

ಮತ್ತು ಮೇಲ್ಗಡೆ ಲೈಟಿಂಗ್ಸ್ ಗಳನ್ನು ನೋಡಬಹುದು.

ತ್ತು ಇಲ್ಲಿ ಒಂದು ಸ್ಕ್ರೀನ್ ಅನ್ನು ಸ್ಕ್ರೀನ್ ಅನ್ನು ಕಾಣಬಹುದು.

ಬರ್ಗರ್ ಮ್ಯಾಗಿ ನೂಡಲ್ಸ್ ಹೀಗೆ ಮುಂತಾದ ಪೋಸ್ಟರ್ ಗಳ ಅಂಟಿಸಿರುವ ದೃಶ್ಯವನ್ನು ಕಾಣಬಹುದು.

ಮತ್ತು ಇಲ್ಲಿ ಕಬೋರ್ಡ್ಸ್ ಗಳನ್ನು ಸಹ ನೋಡ--

ಮತ್ತು ಹಿಂದ್ಗಡೆ ಮನೆ ಎರಡು ಮನೆಗಳನ್ನು ಸಹ ನಾವು ಕಾಣಬಹುದು.

ಮತ್ತು ಇದು ಒಂದು ಬಸ್ ಸ್ಟ್ಯಾಂಡ್ ಆಗಿದೆ.

ಹಾಗು ಇಲ್ಲಿ ಕುಳಿತುಕೊಳ್ಳಲು ಹಲವಾರು ಚೇರುಗಳಿವೆ.

ಮತ್ತು ಇಲ್ಲಿ ಜಿಮ್ ಮಾಡಲು ಹಲವಾರು ಬಗೆಯ ವಸ್ತುಗಳು ನಾವು ನೋಡಬಹುದು.

ಹಾಕು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಫೋನ್ ಅನ್ನು ಹಿಡಿದುಕೊಂಡಿರುವ ದೃಶ್ಯವನ್ನು ನೋಡಬಹುದಾಗಿದೆ.

ಹಾಗು ಇಲ್ಲಿ ಎರಡು ಬೋರ್ಡ್ ಗಳನ್ನು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಒಂದು ಕಾರ್ ಸಹ ನಿಂತಿರುವ ದೃಶ್ಯವು ನೋಡಬಹುದಾಗಿದೆ.

ಮತ್ತು ಇಲ್ಲಿ ಹಲವಾರು ಬಣ್ಣ ಬಗೆಯ ಬಣ್ಣ ಬಣ್ಣದ ವ್ಯಾನಿಟಿ ಬ್ಯಾಗ್ ಗಳನ್ನು ನೋಡಬಹುದಾಗಿದೆ.

ಮತ್ತು ಇಲ್ಲಿ ದೊಡ್ಡದಾದಂತ ಎರಡು ಡೈನಿಂಗ್ ಟೇಬಲ್ ಗಳು ಹಾಗು ಸುತ್ತಲೂ ಹಲವಾರು ಜನರು ಕುಳಿತುಕೊಂಡಿರುವ ಕುಳಿತುಕೊಂಡು ಮೀಟಿಂಗ್ ನಡೆಸುತ್ತಿರುವ ದೃಶ್ಯವನ್ನು ಸಹ ನಾವು ನೋಡಬಹುದಾಗಿದೆ.

ಹಾಗೂ ಇಲ್ಲಿ ಮೂವರು ವ್ಯಕ್ತಿಗಳು ಕುಳಿತುಕೊಂಡಿದ್ದಾರೆ.

ಮತ್ತು ಒಬ್ಬ ವ್ಯಕ್ತಿಯು ಎದ್ ನಿಂತಿದ್ದಾನೆ.

ಹಾಗೂ ಇಲ್ಲಿ ಒಂದು ಚಿಕ್ಕದಾದಂತ ರೂಮ್ ಸಹ ನಾವು ನೋಡ ಬೋದ್.

ಹಾಗು ಪಕ್ಕದಲ್ಲಿ ನೀರಿನ ನಳಗಳನ್ನು ಹಾಗು ಪೈಪ್ಸ್ಗ ಳನ್ನು ಕಾಣಬಹುದಾಗಿದೆ.

ಮತ್ತು ಸುತ್ತಲೂ ದೊಡ್ಡಾದಾದಂತಹ ಕಟ್ಟಡವನ್ನು ಕಟ್ಟಿದ್ದಾರೆ.

ಮತ್ತೆ ಅದರಲ್ಲಿ ಗುಲಾಂಚಮಿನಿ ಬಿಸ್ಕೆಟ್ ಕುರ್ಕುರೆ ಹೀಗೆ ಮುಂತಾದ ವಸ್ತುಗಳಿವೆ.

ಮತ್ತು ಇಲ್ಲಿ ಹಲವಾರು ಬಗೆಯ ಬ್ರಾಂಡೆಡ್ ಸೈಕಲ್ ಗಳು ಮತ್ತು ಚಿಕ್ಕ ಮಕ್ಕಳ ಸೈಕಲ್ ಸಹ ನಾವು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಒಳಗಡೆ ಒಬ್ಬ ವ್ಯಕ್ತಿಯು ನಿಂತಿರುವ ದೃಶ್ಯವನ್ನ ನೋಡಬಹುದು.

ಮತ್ತು ಸಿ_ಸಿ ಕ್ಯಾಮೆರಾ ವು ಸಹ ನೋಡಬೋದ್ --

ಮತ್ತು ಪಕ್ಕದಲ್ಲಿ ಕೆಲವು ಎರಡು ನೋಟಿಸ್ ಗಳನ್ನು ಅಂದ್ರೆ ಬೋರ್ಡ್ ಗಳನ್ನು ಕಾಣಬಹುದಾಗಿದೆ.

ಹಾಗು ಹೊಳೆಯ ದಡದಲ್ಲಿ ಒಂದು ಬೋಟ್ ಸಹ ನಿಂತಿದೆ.

ಮತ್ತು ಇದು ಒಂದು ಬುಕ್ ಸ್ಟಾಲ್ ಅಂಗಡಿ ಆಗಿದೆ.

ಹಾಗೂ ರಸ್ತೆಯು ಸಹ ನಮಗೆ ಕಾಣುತ್ತಿದೆ.

ಮತ್ತು ಇಲ್ಲಿ ದೊಡ್ಡ ದೊಡ್ದ ಗಿಡ ಮರಗಳು ಸಹ ನಾವ್ ನೋಡಬೋದು.

ಮತ್ತು ಇಲ್ಲಿ ದೊಡ್ಡದಾದಂತಹ ಒಂದು ದೇವಸ್ಥಾನವನ್ನು ಸಹ ನಮಗೆ ಕಾಣುತ್ತಿದೆ.

ಈ ಚಿತ್ರದಲ್ಲಿ ಒಂದು ನಾವು ಊರುನ್ನು ನೋಡಬಹುದು.

ಹಾಗೂ ಗಿಡಮರಗಳು ಸಹ ನಮಗೆ ಕಾಣುತ್ತಿವೆ.

ಮತ್ತು ಇಲ್ಲಿ ಒಂದು ಸ್ವಿಚ್ ಬೋರ್ಡನ್ನು ನಾವು ನೋಡಬಹುದಾಗಿದೆ.

ಮತ್ತು ಎಡ ಮತ್ತು ಬಲಕ್ಕೆ ಚಿಕ್ ದೊಡ್ಡ ದೊಡ್ಡ ಗಿಡ ಮರಗಳು ಸಹ ನಾವು ಕಾಣಬಹುದಾಗಿದೆ.

ಹಾಗು ಹಲವಾರು ಜನರು ವೈಟಿಂಗ್ ಮಾಡುತ್ತಿರುವ ದೃಶ್ಯವು ಕಾಣಬಹುದು.

ಮತ್ತೆ ಇಲ್ಲಿ ಒಂದು ಸ್ಕುಳಿತುಕೊಳ್ಳಲು ಒಂದು ಚೇರ್ ಸಹ ನಾವು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಸುತ್ತಲು ಕಾಂಪೌಂಡ್ ಅನ್ನು ಕಾಣಬಹುದು.

ಹಾಗು ಇಲ್ಲಿ ಗೋಡೆ ಮೇಲೆ ಹಲವಾರು ಬಗೆಯ ಸ್ವತಂತ್ರ ಹೋರಾಟಗಾರರ ಭಾವಚಿತ್ರಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ.